ಇಲ್ಲಿ ಒಂದು ದೊಡ್ಡವಾದ ಕೆರೆ ಇದೆ.

ಮತ್ತು ಅದಕ್ಕೆ ಹಲವಾರು ಸೂಚನ ಫಲಕಗಳನ್ನು ಅಂಟಿಸಿದ್ದಾರೆ.

ಅಲ್ಲಿ ಒಂದು ಬಕೆಟ್ ಇದೆ ಅದರ ಮೇಲೆ ಒಂದು ಜಗ್ ಇದೆ.

ಅದರ ಹತ್ತಿರ ಒಂದು ಮನೆ ಉಡುಗುವ ಜಾಡುಗಳಿವೆ.

ಮತ್ತು ಅಲ್ಲಿ ಒಂದು ಸ್ಥಳವಿದೆ ಅದರ ಹತ್ತಿರ ಒಂದು ಜಾಳಿ ಇದೆ.

ಮತ್ತು ಅಲ್ಲಿ ಒಂದು ಗೇಟ್ ಇದೆ.

ಇದರ ಹತ್ತಿರ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಅದರ ಒಳಗೆ ಅನೇಕ ಪತ್ರೊಳ್ಗಿ ಗಳಿವೆ.

ಇದರ ಎದುರುಗಡೆ ಒಂದು ಫ್ರಿಡ್ಜ್ ಇದೆ.

ಮತ್ತು ಅಲ್ಲಿ ಒಂದು ಎ_ಸಿ ಬಾಕ್ಸ್ ಇದೆ ಅದರ ಎದುರುಗಡೆ ಒಂದು ಕೋಣೆ ಇದೆ.

ಅದರ ಒಳಗೆ ಹಲವಾರು ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಳ್ಳುವ ವಸ್ತುಗಳಿವೆ.

ಇದರ ಒಳಗೆ ಒಂದು ಫ್ಯಾನ್ ಇದೆ ಮತ್ತು ಅಲ್ಲಿ ಹಲವಾರು ಚೀಲಗಳಿವೆ.

ಈ ಒಂದು ಕಾರಿ ನ ಮೆಕಾನಿಕ್ ಅಂಗಡಿವಾಗಿದೆ.

ಅಕ್ಕಕ್ಕೆ ಒಂದು ಗೋಡೆ ಇದೆ ಗೋಡೆ ಮೇಲೆ ಒಂದು ಮೀಟರ್ ಇದೆ.

ಇದರ ಪಕ್ಕಕ್ಕೆ ಒಂದು ಕೋಣೆಯಾಗಿದೆ ಅಲ್ಲಿ ಒಬ್ಬ ಮನುಷ್ಯ ಕೂತಿದ್ದಾನೆ.

ಅದರ ಹಿಂದೆ ಅನೇಕ ಕಬ್ಬಿಣ ಸಾಮಾನುಗಳಿವೆ.

ಮತ್ತು ಅನೇಕ ಸಿಮೆಟ್ ಗಳು ಮತ್ತು ಕಾಂಕ್ರೇಟ್ ಗಳು ಇವೆ.

ಮತ್ತು ಅದರ ಹತ್ತಿರ ಒಂದು ಕುರ್ಚಿ ಇದೆ.

ಅದರ ಹತ್ತಿರ ಒಬ್ಬ ಮನುಷ್ಯ ಕೂತಿದ್ದಾನೆ ಅವನ ಕೆಳಗೆ ಹಲವಾರು ಹೂವಗಳು ಬಿದ್ದಿದ್ದಾವೆ.

ಅದರ ಎದುರಗಡೆ ಅನೇಕ ಜನರು ನಿಂತಿದಾರೆ.

ಇಲ್ಲಿ ಒಂದು ಅಂಗಡಿ ಅಗಿದೆ ಅದರ ಎದ್ರುಗಡೆ ಒಂದು ಗೇಟ್ ಇದೆ.

ಅದರ ಕೆಳಗೆ ಒಂದು ಮೇಜು ಇದೆ.

ಮತ್ತು ಅಲ್ಲಿ ಹಲವಾರು ಲೈಟುಗಳಿವೆ ಮತ್ತು ಎರಡು ಫ್ಯಾನುಗಳಿವೆ.

ಮತ್ತು ಅಲ್ಲಿ ಒಂದು ನೀರಿನ ಸಿಂಟೆಕ್ಸ್ ಇದೆ.